ಇಲ್ಲಿ ಒಂದು ಹುಡುಗ ಏನೋ ಮೇಲೆ ನೋಡುವಂತೆ ಕಾಣುತ್ತಿದೆ ಈತ ನೀಲಿ ಬಣ್ಣದ ಜಾಕೆಟ್ ಹಾಗೂ ಶೂ ಅನ್ನು ಧರಿಸಿಕೊಂಡಿದ್ದಾನೆ.

ಹಾಗೂ ಇವನ ಹಿಂದ್ ಹಿಂದೆ ಗ್ಲಾಸಿ ನಿಂದ ಮಾಡಿದಂತಹ ಒಂದು ಡೋರ್ ಇದೆ ಹಾಗೂ ಈ ಸ್ಥಳವನ್ನು ಅಲಂಕರಿಸಲಾಗಿದೆ.

ಇದು ಒಂದು ಮೀನು ಮಾರ್ಕೆಟ್‌ನ ದೃಶ್ಯವಾಗಿದೆ ಇಲ್ಲಿ ಹತ್ತರಿಂದ ಹನ್ನೇರಡು ಜಾತಿಯ ಮೀನುಗಳನ್ನು ಬೇರೆ ಬೇರೆಯಾಗಿ ವಿಗಂಡಿಸಿ ಇಡಲಾಗಿದೆ.

ಇದು ಹೋಳಿ ಹಬ್ಬದ ದೃಶ್ಯವಾಗಿದೆ ಇಲ್ಲಿ ಹುಡುಗರು ಬಣ್ಣವನ್ನು ಹಚ್ಚಿಕೊಂಡು ಫೋಟೋಗೆ ನಿಂತಿದ್ದಾರೆ ಹಾಗೂ ಇವರ ಹಿಂದೆ ಒಂದು ಇಟ್ಟಿಗೆಯಿಂದ ಮಾಡಿದ ಕಟ್ಟಡವಿದೆ.

ಇದು ಒಂದು ನದಿಯ ದೃಶ್ಯವಾಗಿದೆ ಈ ನದಿಯಲ್ಲಿ ಒಂದು ಸೇತುವೆಯು ಹಾದುಹೋಗಿದೆ ಹಾಗೂ ಸೇತುವೆ ಕೆಳಗಡೆ ವ್ಯಕ್ತಿಗಳು ನೀರಿನಲ್ಲಿ ಏನೋ ಮಾಡುವಂತೆ ಕಾಣುತ್ತಿದೆ.

ಆ ಹುಡುಗರೆಲ್ಲ ಕುಳಿತುಕೊಂಡಿದ್ದಾರೆ ಹಾಗೂ ಒಬ್ಬ ಮಹಿಳೆ ಬಂಡೆಕಲ್ಲಿನ ಒಳಗೆ ಗುಹೆ ಅಂತ ಕಾಣಿಸುತ್ತಿದೆ ಹಾಗೂ ಗುಹೆಯೊಳಗೆ ಹೋಗುವ ರೀತಿ ಕಾಣಿಸುತ್ತಿದೆ.

ಇಲ್ಲಿ ಒಬ್ಬ ಇಂಜಿನಿಯರ್ ನಿಂತಿದ್ದಾರೆ ಇವರು ಸೊಂಟದಲ್ಲಿ ಟೇಪನ್ನು ಧರಿಸಿಕೊಂಡಿದ್ದಾರೆ ಹಾಗೂ --

ಇಲ್ಲಿ ದೇವಸ್ಥಾನದ ಎದುರುಗಡೆ ಹಲವಾರು ಹುಡುಗರು ಫೋಟೋಗೆ ನಿಂತಿದ್ದಾರೆ.

ಹಾಗೂ ಎದುರುಗಡೆ ಎರಡು ವ್ಯಕ್ತಿಗಳು ಕಾಯುತ್ತಿದ್ದಾರೆ ಈ ಬಾರ್ಬರ್ ಶಾಪ್ನಲ್ಲಿ ನಾಲ್ಕು ಚೇರುಗಳಿವೆ

ಹಾಗೂ ಪಕ್ಕದಲ್ಲಿ ಒಂದು ಚಪ್ಪಲಿ ಒಂದು ಜೊತೆ ಚಪ್ಪಲಿ ಇದೆ ಹಾಗೂ ಒಂದು ಕಟ್ಟಡವು ನಿರ್ಮಾಣದ ಹಂತದ ಆರಂಭದಲ್ಲಿ ಇದೆ ಹಾಗೂ ಹಲವಾರು ಜನರು ಕೆಲಸ ಮಾಡುತ್ತಿದ್ದಾರೆ.

ಇದು ಒಂದು ದೇವಸ್ಥಾನದ ರೀತಿ ಕಾಣುತ್ತಿದೆ ಹಾಗೂ ಇಲ್ಲಿ ಮೂವರು ಮಕ್ಕಳು ನಿಂತಿದ್ದಾರೆ ಅದ್ರಲ್ಲಿ ಒಬ್ಬ ಹುಡುಗನ ಕುತ್ತಿಗೆಯಲ್ಲಿ ಈಯರ್‌ ಪೋನ್‌ನ್ನು ಧರಿಸಿಕೊಂಡಿದ್ದಾನೆ.

ಇಲ್ಲಿ ಜನರು ಮೀನನ್ನು ಹಿಡಿದು ಪಾಲು ಮಾಡಿ ಕೊಳ್ಳುವಂತೆ ಕಾಣುತ್ತಿದೆ ಹಾಗು ಇಲ್ಲಿ ಹಲವಾರು ಜಾತಿಯ ಮೀನುಗಳನ್ನು ಬೇರ್ಪಡಿಸುತ್ತಿದ್ದಾರೆ.

ಇಲ್ಲಿ ಜನರು ಸುಮಾರು ದೂರದವರೆಗೆ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ ಹಾಗೂ ಒಬ್ಬ ವ್ಯಕ್ತಿಯು ಇತ್ತ ಕಡೆ ಹೆಲ್ಮೆಟ್ ಧರಿಸಿಕೊಂಡು ಬರುತ್ತಿದ್ದಾರೆ ಹಾಗೂ ಪಕ್ಕದಲ್ಲಿ ಒಂದು ಬಸ್ ಕೂಡ ನಿಂತಿದೆ.

ಇಲ್ಲಿ ಒಂದು ದೊಡ್ಡದಾದ ಕಟ್ಟಡವು ಕಾಣಿಸುತ್ತಿದೆ ಈ ಕಟ್ಟಡದ ಎದುರು ಹಲವಾರು ವಹಿಕಲ್ಗಳನ್ನು ಪಾರ್ಕಿಂಗ್ ಮಾಡಲಾಗಿದೆ .

ಇದು ಒಂದು ನಿರ್ಮಾಣ ಹಂತದ ಕಟ್ಟಡದಂತೆ ಕಾಣುತ್ತಿದೆ ಇಲ್ಲಿ ವೈಗಿಯಮ್ಮೇಲೆ ಮೂವರು ಕುಳಿತುಕೊಂಡಿದ್ದಾರೆ ಹಾಗೂ ಅದರ ಹಿಂದೆ ಐದು ಆರು ಕಂಬಗಳು ಇದೆ --